ಅದು ದಂಡಕ್ಕೊಂತು ಹೋಗಕಾಗಲ್ಲ ದೂರ್ದಿಂದನೆ ನೋಡಿ ಖುಷಿಪಡಬೇಕು ಅಷ್ಟೇ ಯಾಕೆಂದ್ರೆ ದಂಡುಕ್ ಹೋದ್ರೆಹೊರಟು ಹೋಗುತ್ತೇವೆ ಹಳ್ಳಿ ಕಡೆ ನಮ್ಮ ಹಳ್ಳಿ ಕಡೆ ಎಲ್ಲಾ ಒಂದ್ ಕಡೆ ಹೋದ್ರೆ ಬರ್ತವೆ ನಮಗೆ ಎಷ್ಟು ಒಂದು ಬೇಗ ಬೇಗ ಹೊರಟು ಹೋಗುತ್ತೆ.

ಹೊರಗಡೆ ಹೋಗಬೇಕಾದರೆ ನಮ್ ಫ್ರೆಂಡ್ಸೆ ಗಳೇ ಆಗಿರಬಹುದು ಒಂದು ಹಬ್ಬ ಆಗಿರಬಹುದು ಒಂದು ಜಾತ್ರೆ ಆಗಿರಬಹುದು ಅಲ್ಲೆಲ್ಲ ಸೆಲ್ಫಿನೇ ಜಾಸ್ತಿ ಯೂಸ್ ಮಾಡ್ತೀವಿ ಯಾಕೆಂದರೆ ಫೋಟೋಗಳು ಚೆನ್ನಾಗಿ ಬರುತ್ತೆ ಅಂತ.

ಸೈಕಲ್ಗೆ ಮತ್ತು ಸ್ಕೂಟರ್ಗಳಿಗೆ ಇದನ್ನ ಜಾಸ್ತಿ ಯೂಸ್ ಮಾಡ್ತಾರೆ ಮತ್ತೆ ಅಹ್ ಅಹ್ ಬಾಕಳಿಗೆ ಜಾಸ್ತಿ ನಮೂರು ನಮೂರು ಕಡೆ ತುಂಬ ಯೂಸ್ ಮಾಡ್ತಾರೆ.

ಸೆಲ್ಫಿ ನನಗೆ ತುಂಬಾ ವಾದ ಇಷ್ಟವಾದ ಸೆಲ್ಫಿ ಅಹ್ ಅಹ್ ಅಹ್ ಆರಿ ಅಹ್ ಅಹ್ ಅಹ್ ಆ ಫೋಟೋ ಫೋಟೋಗಳು ತೊಗೊಳಕ್ಕೆ ನನಗೆ ತುಂಬಾ ಖುಷಿ ಆಗುತ್ತೆ ನಾನು ಜಾಸ್ತಿ ಫೋಟೋಗಳ ಮೇಲೆ ಅಟ್ಯಾಚ್ ಆಗ್ಬಿಟ್ಟಿದೀನಿ.

ಈ ಥಿಯೇಟರ್ ಬಂದು ನಗರದಲ್ಲಿ ಇರೋದು ನೈಟ್ ಥಿಯೇಟರ್ಗೆ ಹೋಗ್ತಾ ಇರ್ತಿನಿ ಮತ್ತೆ ನನ್ ಫ್ರೆಂಡ್ಸ್ಗಳ ಜೊತೆ ಫಿಲಂ ನೋಡಕ್ಕೆ ಹೋಗ್ತಾ ಇರ್ತಿನಿ.

ಲೈಬ್ರರಿಗೆ ಹೋಗ್ತಾ ಇರ್ತಿನಿ ಆಗಾಗ ಹ್ಮ್ಮ್ ಹ್ಮ್ಮ್ ಅಲ್ಲಿ ಕೂತುಕೊಂಡು ಓದ್ರೆ ಪ್ರಶಾಂತವಾಗಿರುತ್ತೆ ಮೈಂಡ್ ಕೂಡ ಫ್ರೀ ಆಗುತ್ತೆ ಅಹ್ ಅಹ್ ಅಹ್ ಅಲ್ಲಿ ಅಹ್ ಅಹ್--

ಈ ಅಂಗಡಿ ನಮ್ಮ ಸ್ಕೂಲ್ ಪಕ್ಕ ಒಂದು ಅಂಗಡಿ ಇತ್ತು ಅಲ್ಲಿ ಅಹ್ ಅಹ್ ಯಾವೂರು ನಮ್ಮೂರಲ್ಲಿ ಒಂದೇ ಅಂಗಡಿ ಇತ್ತು ಅಹ್ ಅಹ್ ಸ್ಕೂಲ್ ಪಕ್ಕ ಇರೋದ್ರಿಂದ ಇರೋದ್ರಿಂದ ನಾವು ಅಲ್ಲಿಗೆ ಹೋಗಿ ಬುಕ್ಸ್ ಆಗಿರಬಹುದು ಪೆನ್ ಆಗಿರಬಹುದು.

ರಿಪೇರ್ ಅಂದ್ರೆ ಸಣ್ಣಪುಟ್ಟ ಏನು ಒಂದು ಚಿಕ್ಕ ಪುಟ್ಟ ಬರುತ್ತವೆ ಅಷ್ಟೇ ಜಾಸ್ತಿ ಏನ್ ಬರಲ್ಲ ಒಳ್ಳೆ ಕಂಪನಿ ಈ ಕಂಪನಿ ಅಹ್ ಅಹ್ ಅಹ್ ಜಾಸ್ತಿ ನಮ್ಮಪ್ಪ ಮಹೇಂದ್ರ ಕಂಪನಿ ಅಂತ ಹೇಳಿ ಖುಷಿ ಪಡ್ತಾರೆ ಅಹ್ ಅಹ್ ಚೆನ್ನಾಗೈತೆ ಕಂಪನಿ. --

ನಾವು ಚಿಕ್ಕವರಿದ್ದಾಗ ಇತರ ಆಟಗಳಲ್ಲ ಆಡಿದ್ದೀವಿ ಫ್ರೆಂಡ್ಸ್ಗಗಳ ಜೊತೆ ಆಗಿರ್ಬೋದು ಅನುಭವ ಕೂಡ ನೆನ್ಸ್ ಕೊಳಕ್ಕೆ ತುಂಬಾ ಖುಷಿಯಾಗುತ್ತೆ ಈಗ ಮತ್ತೆ ನಾವು ಮತ್ತೆ ಚಿಕ್ಕವರು ಆಗಕ್ಕಾಗಲ್ಲ ಅಂದ್ರೆ ಈಗ ನೋಡಿದಾಗ ತುಂಬಾ ಖುಷಿಯಾಗುತ್ತೆ.

ಚಿಕ್ ಮಕ್ಕಳು ಆಡ್ತಿದ್ರಾ ಅನಿಸುತ್ತೆ ಹಿಂದೆ ಯಿಂದ ಸುಮ್ನೆ ಹೋಗ್ಬಿಟ್ಟು ಅಯ್ಯೋ ಹಿಂಗ್ ಆಟ ಆಡ್ತಿದ್ವಲ್ಲ ಅಂಕೋಬೋದು ಹಾಯ್ ಅಂದ್ರೆ ಮಕ್ಕಳಿಗೆ ಒಳ್ಳೆ ಹಳಿಗೆ ನಮ್ಮ ಅಮ್ಮ ಅಕ್ಕನ ಮಕ್ಕಳನ್ನ ಕರ್ಕೊಂಡು ಹೋಗಿ ಆಟದದು.

ನಾವು ಕೆಲ ಕೆಲಸಕ್ಕೆ ಹೋಗಬೇಕಾದಾಗ ಸ್ಯಾಲರಿಯಿಂದ ಕಾರು ತಗೋಳಕ್ಕೆ ಹಿಂಸೆ ಆಗುತ್ತೆ ಬೇರೆ ಕಡೆ ಬ್ಯಾಂಕ್ ಹೋಗಿ ಹಿಂಸೆ ಆಗುತ್ತೆ ಅದರಿಂದ ನನಗೆ ಟೈಮ್ ತಗೋಳಕ್ಕೆ ತುಂಬಾ ಈಸಿ ಆಗುತ್ತೆ.

ನಾವು ಲೋನ್ ಗೀನ್ ಅಂತ ಕಟ್ಟುತ ಇರ್ತಿವಿ. ಕೆಲುವೊಂದು ಸಲಿ ಹ್ಮ್ಮ್ ಹ್ಮ್ಮ್ ಅಂದ್ರೆ ಮನೇಲಿ ಅಪ್ಪ ಅಮ್ಮ ನಾನು ಕೂಡ ಕೆಲಸ ಹೋಗುವುದರಿಂದ ಕಟ್ಟುಕೊಂಡು ಹೆಂಗೋ ಮೈನ್ಟೈನ್ ಮಾಡುತೀವಿ. ಒಂದೊಂದು ಸಲಿಗೆ ಪ್ರಾಬ್ಲಮ್ ಆಗುತ್ತೆ ಏನು ಮಾಡಕ್ಕೆ ಆಗಲ್ಲ ನಾವು ತಗೊಂಡಿದ್ದೀವಲ್ವಾ ಕಟ್ಟಲೆ ಬೇಕು.